ಈ ಭಾವಚಿತ್ರದಲ್ಲಿ ಸಹಿತ ಎಲ್ಲ ಕೊಳಿತ ತರಕಾರಿಗಳನ್ನು ಮಾರುವ ದೃಶ್ಯವನ್ನು ಇಲ್ಲಿ ನಾವು ಕಾಣುತ್ತೇವೆ.

ಇದು ಕೂಡ ಒಂದು ಸ್ತಂಭ ಅಂತ ಹೇಳ್ಬೋದು ಅದೇರೀತಿಯಾಗಿ-ಅದೇರೀತಿಯಾಗಿ ದೊಡ್ಡ ದೊಡ್ಡ ಮರಗಳ್ ಸಹಿತ ಇಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ದೊಡ್ಡ ದೊಡ್ಡದಾದಂತಹ ಮರಗಳನ್ನು ನಾವು ಕಾಣಕತ್ತೀವಿ ಮೂರು ನಾಯಿಗಳನ್ನು ಸಹಿತ ನೋಡಬಹುದು.